ನಡೆಸುತ್ತಾರೆ ಇಂತಹ ಖಾದ್ಯ ರೂಪಗಳು ಹೆಚ್ಚು ಹೆಚ್ಚು ಅಹ್ ಪ್ರೋತ್ಸಹ ಮಾಡಿ ಇಂತಹ ಖಾದ್ಯಗಳನ್ನು ತಯಾರಿಸಲು ಜನರಿಗೆ ಅನುಕೂಲ --

ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕನಂತಹ ಒಂದು ಸುಂದರವಾದಂತ ಪಾರ್ಕ್ ಗಳನ್ನ --

ಮತ್ತು ಇದರ ಸುರಕ್ಷತೆ ಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ತಂದು ಈ ಕಾರ್ಯಕ್ರಮಗಳೊಡನೆ ಎಲ್ಲ ಒಂದು ಈ ವಂದು ಪಾರ್ಕ್ ನ ರಕ್ಷಣೆ ಮಾಡಬೇಕಾಗಿ --

ಎಲ್ಲಿರ್ತಕನಂತಹ ಸ್ಥಳೀಯ ಮಕ್ಕಳಿಗೆ ಅನುಕೂಲವಾಗಲೆಂದು ಇಂತಹ ಒಂದು ಸ್ಥಳೀಯವಾಗಿ ನಿರ್ಮಿಸಿ ಪಾರ್ಕ್ ಅನ್ನು ನಿರ್ಮಿಸಿರುತ್ತಾರೆ.

ಇದು ಒಂದು ಸುಂದರವಾದ ಸರ್ಕಾರಿ ಶಾಲೆಗಳು ಸರ್ಕಾರೀ ಶಾಲೆಗಳಿಂದ ನಮ್ಮ ಒಂದು ರಾಜ್ಯದ ಅಹ್ ಬಡ ಮಕ್ಕಳಿಗೆ ತುಂಬಾ ಅನುಕೂಲವಾಗುತ್ತದೆ.

ಅನೇಕ ಮದುವೆ ಸಮಾರಂಬಗಳಲಾಗಲ್ಲಿ ಕಾರ್ಯಕ್ರಮದಲಾಗಲ್ಲಿ ಇಂತ ಒಂದು ದೊಡ್ಡ ದೊಡ್ಡ ಒಂದು ಸಮಾರಂಬಗಳಲ್ಲಿ ಈ ತರ.

ನೋಡಲು ಒಂದು ಸುಂದರವಾಗಿ ಪಕ್ಷಿಗಳು ನೀರನ್ನು ಕುಡಿಯಲು ಬಂದು ಜನರಿಗೆ ತುಂಬಾ ಆಕರ್ಷಣೆ ಬಿರು --

ಇಂತ ಒಂದು ವ್ಯಾಪಾರೀಕರಣ ಸುಮಾರು ಕಡಲು ತೀರಗಳ ಪ್ರದೇಶದಲ್ಲಿ ಕಾಣಬಹುದು.

ಈ ಒಂದು ನೋಡುವಂತ ದೃಶ್ಯ ರಾಜ ಮಹಾರಾಜರ ಕಾವ್ಯದಲ್ಲಿ ಅನೇಕ.

ಇಂತ ಗಿಡಗಳನ್ನು ಯಾರು ಕೂಡ ಕಡಿಯಬಾರದು.

ಬಹಳ ಸುಂದರವಾಗಿ ಬತ್ತಗಳನ್ನ ನೆಟ್ಟು ತಮ್ಮ ವಾರ್ಷಿಕವಾಗಿ ಬೆಳೆದಂತ ಬೆಳೆಗಳನ್ನಾ ಸಂರಕ್ಷಿಸಿ ಅದಕ್ಕೆ ತಮ್ಮ ಜೀವನೋಪಾಯವಾಗಿ ಬೆಳೆಸಿಕೊಳ್ಳುತ್ತಾರೆ ಎಂದು ಹೇಳಬಹುದು.